ನಮ್ಮ ಮನೆ ಸುತ್ತ ಮುತ್ತ ಕಾಡು. ಗದ್ದೆ ತೋಟ ಇದೆ. ಹಾಂಗೊಂದ್ ಐವತ್ ಆರ್ವಾತ್ ನವಿಲಗೋಳ್ ಓಡಾಡುತ್ತ ಇರ್ತಾವೆ. ಸಿಕ್ಕಾಪಟ್ಟೆ. ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ.

ಇಲ್ಲಿ ತುಂಬಾ ಜನರು ನಿಂತಿದ್ದಾರೆ. ಇಲ್ಲಿ ಲೈಟ್ ಗಳು ಕೂಡ ಇದೆ.

ಈ ಸಿಟಿ ಒಳಗ ರೋಡ್ ಕ್ರಾಸ್ ಮಾಡ್ಬೇಕಪ್ಪ ಅಂದ್ರ ದೊಡ್ಡ ಪಜೀತಿ ನೋಡ್ರಿ ಯಾಕಂದ್ರ ಸಿಕ್ಕಾಪಟ್ಟೆ ಟ್ರ್ಯಾಫಿಕ್ ಇರ್ತಾದ್ರಿ ಸಿಕ್ಕಾಪಟ್ಟೆ ಕಾ ಕಾರು ಗಾಡಿಗಳು ತಿರ್ಗಾಡ್ತಿತ್ತಾವ್ರಿ.

ಆ ಅದೇ ರೀತಿ ಮನ್ಸಿಗೆ ಏನಾದ್ರು ತೊ ಬೇಸ್ರ ಆದಾಗ ತೊಂದ್ರೆ ಆದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಬರೋದು ನಮ್ದೊಂದು ಪದ್ದತಿ.

ಯಾವಾಗಾದ್ರು ರಜೆ ಸಿಕ್ಕಿದ್ರೆ ಸಾಕು ಬ್ಯಾಟ್ ಬಾಲು ಸ್ಟಂಪ್ ಹಿಡ್ಕೊಂಡು ನಿಂತ್ಬಿಡ್ತಾರ ಗ್ರೌಂಡ್ ಗ್ ಹೋಗ್ತಾರ ಬೆಟ್ಟಿಂಗ್ ಮ್ಯಾಚ್ ಆಡ್ತಾರ ಐ.ಪಿ.ಎಲ್ ಅಂತ್ರೂ ಸಿಕ್ಕಾಪಟ್ಟೆ ನೋಡ್ತಾರ್ .